ನಾನು ಈಗ ಸದ್ಯಕ್ಕೆ courier ಅಲ್ಲಿ ಮಾಡ್ತಿದ್ದೇನೆ ಹಾಗೆ ನೋಡ್ಬೇಕು ಹೇಗೆ ಆಗ್ತದೆ ಅಂತ ಬೇರೆ ಕೆಲ್ಸ ಏನು ಹುಡುಕ್ತಿದ್ದೇನೆ ಮಾರ್ರೆ ನೋಡ್ಬೇಕು ಎಂತ ಆಗ್ತದೆ ಅಂತ ಬೇರೆ. ಹೌದಾ. ನಮ್ಮ ಅದ್ರಲ್ಲಿ ಒಂದು ಹುದ್ದೆ ಖಾಲಿ ಇತ್ತು junior assistant ಆ assistant ಆಗಿ.

ಅದಿ~ ಅದಿಕ್ಕೆ ಪದವಿ ಆಗ್ಬೇಕು ಪದವಿ ಆಗಿ. Computer ಶಿಕ್ಷಣ ಅದ್ರಲ್ಲಿ Tally .

ಮತ್ತೆ ಒಂದು ಆರ್ರಿಂದ ಒಂದು ವರ್ಷದವರೆಗೆ ಆರು ತಿಂಗಳು ಇದು ಕೊಡ್ತಾರೆ coch~ coaching ಕೊಡ್ತಾರೆ, ತರಬೇತಿ.

ಅದಾದ್ನಂತ್ರ ಆ permanent ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ಒಂದು ಮೂರು ಒಂದು ಒಂದು ಒಂದುವರೆ ವರ್ಷ ತಾತ್ಕಾಲಿಕ ಇಟ್ಕೊಳ್ತಾರೆ contract ಲೆಕ್ಕದಲ್ಲಿ ಆನಂತ್ರ ಸ್ವಲ್ಪ ಎಲ್ಲಾ ಸರಿಯಾದ್ ನಂತ್ರ. ಹಾ ಇದು ಶಾಶ್ವತವಾಗಿ ಮಾಡ್ಕೊಳ್ತಾರೆ . ಆ ESI, PF ಎಲ್ಲ ಉಂಟು.

ಮತ್ತೇ ತಿಂಗ್ಳಿಗೆ ಒಂದು ಇಪ್ಪತ್ತೆರಡ್ ಸಾವಿರ ಆ ಸಂಬಳ ಕೊಡ್ತಾರೆ. ಹೌದಾ ಹಾಗೆಯ ಅದೇ ನೋಡ್ಬೇಕು ನಾ ಕೆಲಸ ಹುಡುಕ್ತಿದ್ದೇನೆ ಅದೇ ಬೇರೆ, ಈಗ ಹೋಗ್ತಿದ್ದೇನೆ ಇಲ್ಲಿ. ಇದ್ರಲ್ಲಿ ESI, PF ಎಲ್ಲ ಇಲ್ಲ ಹಾಗೆ ಬೇರೆ ಕೆಲ್ಸ ಹುಡುಕ್ವಾ ಅಂತ ಅದೇ ನಿಮ್ಮದ್ರಲ್ಲಿ ಉಂಟಲ್ಲ ಇಲ್ಲದ್ರೆ. ಆ ESI, PF ಅಂದ್ರೆ ಒಂದು ಮೂರ್ ನಾಲ್ಕು ಹುದ್ದೆ ಮಾತ್ರ ಖಾಲಿ ಇರುದು. ನೀವು ನಿಮ್ಮ resume ಎಲ್ಲ ಕೊಟ್ರೆ.

ಬೇಗ apply ಮಾಡ್ಬೋದು. Apply ಮಾಡಿ ನಾ ಅಲ್ಲಿ ಮಾತಾಡಿ ನೋಡ್ತೇನೆ.

ಮತ್ತೇ ನಿಮ್ಗೆ ಹಾಗೆ ಅಲ್ಲಿ ವೇತನ ಹೇಗುಂಟು? ಎಲ್ಲಿ ನಮ್ಮ ಇದ್ರಲ್ಲಿಯಾ? .

ನಮ್ಗಿಲ್ಲಿ thirteen ತನಕ ಕೊಡ್ತಾರೆ ಹಾಗೆ ಇದ್ರಲ್ಲಿ ನಮ್ಗೆ ESI, PF ಎಲ್ಲ ಇಲ್ಲ ಹಾಗೆ ನಾನು ಬೇರೆ ಬೇರೆ ca~ ಬೇರೆ company ಹುಡುಕ್ಬೇಕು ಹಾಗೆ ಅದಕ್ಕೆ try ಮಾಡ್ತಿದ್ದೆ. ಹೌದಾ. ಹಾ ಇಲ್ಲಿ ನೋಡ್ವಾ. ಅಲ್ಲಿ ಒಂದು ಮಾತಾಡಿ ನೋಡಿ ಹೇಗೆ ಆಗ್ತದೆ ಅಂತ ಗೊತ್ತಾಗ್ತದಲ್ಲ. ಹಾ ಸರಿ ಒಂದು ಸಮಯ ಎಲ್ಲಾ ಗಂಟೆ ಬೆಳಿಗ್ಗೆ ಎಂಟುವರೆ ಒಂಬತ್ತ್ ಗಂಟೆಯಿಂದ ಒಂಬತ್ತ್ ಗಂಟೆಯಿಂದ ಸಂಜೆ ನಾಲ್ಕುವರೆಗೆ ಬಿಡ್ತಾರೆ. ನಾಲ್ಕುವರೆ ತನಕವಾ ಮತ್ತೇ ಆದಿತ್ಯವಾರ ಎಲ್ಲ ರಜೆ ಉಂಟಲ್ಲ? ಹಾ ಆದಿತ್ಯವಾರ ಮತ್ತೆ government ಹಾ ರಜೆಯಲ್ಲ ರಜೆ ಇದೆ.

ಮತ್ತೇ monthly ಒಂದು ಎರಡು ರಜೆ ತೆಗಿಬೋದು extra .

Extra ರಜೆ ಉಂಟು ಪುನಃ. ಆ extra ರಜೆ ತಿಂಗ್ಳಿಗೆ ಒಂದು ಎರಡು ರಜೆ ಉಂಟು ವರ್ಷಕ್ಕೆ ಒಂದು ಆ ಇಪ್ಪತ್ನಾಲ್ಕು ರಜೆ ಇದೆ ವರ್ಷಕ್ಕೆ. ಹಾ ಹಾಗೆ ಇವ್ರದ್ರಲ್ಲಿ. ಹಾ ಮತ್ತೆ ಸ್ವಲ್ಪ March, April ತಿಂಗ್ಳಲ್ಲಿ ಆ ವರ್ಷದ ಕೊನೆ ಬರ್ತದಲ್ಲ ಆಗ ಸ್ವಲ್ಪ ಆ heavy ಇರ್ತದೆ wor~ ಆ ಕೆಲ್ಸ.

ಆ ಯಾಕಂದ್ರೆ accounting ಇದಲ್ಲ.

ಹಾಗಾಗಿ ಸ್ವಲ್ಪ tough ಇರ್ತದೆ ಆಗ ಒಂದು night ಸ್ವಲ್ಪ ಕೆಲ್ಸ ಸ್ವಲ್ಪ ಜಾಸ್ತಿ ಇರ್ತದಲ್ಲ.

ಮತ್ತೆ ಅಲ್ಲಿ ಎಂತ ರಾತ್ರಿಸ ಉಂಟ ಕೆಲ್ಸ. ಆ ಇದು.

ಹಾ ಆ ಜಾಸ್ತಿ ತಕೊಳ್ಬೋದು OTI ಹೇಳ್ತಾರಲ್ಲ.

ಆ ಅದು ತಕೊಳ್ಬೋದು ಅಂದ್ರೆ starting ಆ ಪ್ರಾರಂಭದಲ್ಲಿ contract base ಇರ್ತದಲ್ಲ.

ಆ ಆಗ ತಕೊಳ್ಬೋದು. ಹಾಗೆ ಹಾ. ನೋಡ್ವಾ ಇದ್ರೆ ಕೇಳಿನೋಡಿ ಒಮ್ಮೆ ಕೊಡ್ತೇನೆ resume ಎಲ್ಲ ಕೊಡ್ತೇನೆ ನಾನ್ ಹಾಗೆ. ಹಾ ಸರಿ ಸರಿ.

Hello hai ತೇಜಸ್ವಿನಿ ಅವ್ರೆ ಹೇಗಿದ್ದೀರಾ?

ಅಹ್ ಆಯ್ತು ನಿಮ್ದು?

ಹಾ ಎಲ್ಲರೂ ಆರಾಮಿದ್ದೀವಿ ಹಾಗೆ.

ಹಾ ಪರವಾಗಿಲ್ಲ.

ಏನಾಯ್ತು ಅಂದ್ರೆ ಏನಾದ್ರು

ಹಾ ಇವತ್ತು full ಚಳಿ ಅಲ್ಲ ಈಗ.

ಹಾ ಹಾಗೆ ಸ್ವಲ್ಪ cold . ಅದೇ ಬೆಳ್ಳಿಗೆಂದ್ರೆ ಬೆಳ್ಳಿಗ್ಗೆ ತುಂಬಾ ಚಳಿ ಇರ್ತದೆ ಮಧ್ಯಾಹ್ನ

ಅಹ್ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದೆಲ್ಲ ಜಾಸ್ತಿಯಲ್ಲ ಈಗ.

ಹ್ಮ್ ಜ್ವರ ಶೀತಯೆಲ್ಲ ಅದ್ ಇದನ್ನ ಪರೀಕ್ಷೆ ಮಾಡ್ಸ್ಲಿಕ್ಕೆ ಹೋದ್ರೆ ಕೂಡ ಹೆದ್ರಿಕ್ಕೆ ಆಗ್ತದೆ ಪುನಾ Covid positive ಅಂತ ಹೇಳತಾರೆಂತ. ಹಾ ಹೌದು ಈಗ Covid ವಾಪಸ್ start ಜಾಸ್ತಿಯಾಗಿದೆಯಲ್ಲ. ಹಾ ಹೌದು ನಿಮ್ಮ ಕಡೆಯಲ್ಲಿ ಜೊರುಂಟಾ? ಇಲ್ಲ ಇಲ್ಲ normal ಉಂಟು.

ಅದೇ ಒಂದು ದೊಡ್ಡ ವಿಷಯ ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲಾ

ಜ್ವರ ಬಂದು ಅಹ್ ಮಾತ್ರೆ ತೆಕೊಂಡ್ರೆ ಹೋಗ್ತದೆ ಒಂದ್ ಎರಡ್ ದಿವ್ಸ rest ಇದ್ ಮಾಡಿದ್ರೆ.

ಅದೇ ಮತ್ತೆ ಹೆಚ್ಚು ನಾವ್ ಇದ್ ಮಾಡ್ಲಿಕ್ಕೆಸಾ ಆಗುದಿಲ್ಲ ಯಾಕಂತೇಳಿದ್ರೆ ನಾವ್ ತಿನ್ನುವ ಆಹಾರದಲ್ಲಿ ಕೂಡ ಸಮಸ್ಯೆಯೆಲ್ಲ ಜೋರಲ್ಲ ಈಗ.

ಮನೆಯಿಂದ ಕೊಂಡು ಹೋದ್ರೆ ಬುತ್ತಿಯೆಲ್ಲ ಒಂದು ಲೆಕ್ಕ but ನಾವೀಗ ಬೇರೆ ಕಡೆ ಹೊರಗಡೆಯಿಂದೆಲ್ಲ ತಿನ್ನುದು ಅಂತ ಆದ್ರೆ ಅಲ್ಲಿಂದಾಸ.

ನೀರೆಲ್ಲಾ ಶುದ್ಧವಾದ ನೀರ್ ಬಳುಸುದಿಲ್ಲ.

ಹಾ ಹೌದು

ಆದ್ರೆ ನಮ್ಗೆ ಮಾತ್ರ ರುಚಿ ಕೊಡುದು ಅಂತದ್ದೇ ಆಹಾರ.

ಹಾಗೆ ನೀವ್ ಎಂತ ಇದು ಬುತ್ತಿ ಕೊಂಡುಹೋಕ್ತೀರಾ ಅಥ್ವಾ ಹೊರಗಿಂದ ಹೇಗೆ?

ಹೌದಾ ಆದ್ರೆ ಕೆಲವೊಮ್ಮೆ ಸ್ವಲ್ಪ ಅಂದ್ರೆ.

ಹಾ ಹೌದು ಕೆಲವೊಮ್ಮೆ ಮರ್ತೆ ಹೊಕ್ತದೆ ತೆಕೊಂಡ್ ಹೋಗ್ಲಿಕ್ಕೆ.

ಆಗ outside ದ್ದು ತಕೊಳ್ಳೇಬೇಕಾಗ್ತದಲ್ಲ .

ಹಾಗೆ ಮತ್ತೆ ಮನೇಲೆಲ್ಲಾ ಆರಾಮಾ?

ಹಾ ಮನೆಯಲೆಲ್ಲ ಆರಾಮ್ ಅದೇ ಈ ಅಂದ್ರೆ ಈ ಚಳಿಯಿಂದಾಗಿ ಸ್ವಲ್ಪ.

ಅಹ್ ಜ್ವರ ಶೀತ ಅಂತಲ್ಲ ಅಂದ್ರೆ ಸ್ವಲ್ಪ ಮೈಕೈ ನೋವು ಅಮ್ಮ ಅಪ್ಪ ಅಮ್ಮನಿಗೆ ಅದ್ ಇದ್ದದ್ದೇ ಅಲ್ಲ ಚಳಿ ಜೋರಲ್ಲ.

ಹ್ಮ್ ಅದೇ ಅದ್ ಸ್ವಲ್ಪ ಇದೆ ಅದ್ ಬಿಟ್ರೆ ಬೇರೆ ಬೆಳ್ಳಿಗೆ ಏಳ್ಲಿಕ್ಕೆ ಮನಸ್ ಬರುದಿಲ್ಲ

ಹ್ಮ್ ಮತ್ತೆ ಹಾಗೆ ಮತ್ತೆ ವಿಶೇಷಯೆಲ್ಲ.

ಹಾ ಸರಿ ಸರಿ okay ಆಗ್ಬಹುದು.

Hello ಶಿವಪ್ರಕಾಶ್ ಏನ್ ಮಾಡ್ತಾ ? Hai ನಾನು ಒಂದು ಮೃಗ ಸಂರಕ್ಷಣಾಲಯಕ್ಕೆ ಹೋಗುವ ಒಂದು plan ಹಾಕ್ತಾ ಇದ್ದೇನೆ. ಹೌದ ನನ್ ಮಕ್ಲಿಗೆ ಬಾರೀ ಇಷ್ಟ ಅಲ್ಲಿ ಪ್ರಾಣಿ ಸಂಗ್ರಾಲಯ ಹೋಗಬೇಕಂತ ಎಲ್ಲ.

ಮಕ್ಳನ್ನೆಲ್ಲ ಕರ್ಕೊಂಡು ಒಮ್ಮೆ ಹೋಗ್ಬೇಕಿತ್ತು.

ಅದೇ ಹೋಗ್ಬೇಕು ಇಲ್ಲೇ ಅದು ತುಂಬಾ ಎಲ್ಲಿ ಹೋಗುದು ನೀವ್ ನೋಡ್ಲಿಕ್ಕೆ?

ಹಾ ನಾನು Mysore ಗೆ ಹೋಗುದು. ಮಕ್ಳು ಏನ್ ಮಾಡ್ತಾ ಇದ್ದಾರೆ?

ಹಾ ಮಕ್ಕಳೇನ್ ಮಾಡ್ತಿದಾರೆ?

ಹಾ ಹುಷಾರಾಗಿದಾರೆ ಅವ್ರಿಗೆ ಅದೇ ಏನು ಹೇಳು? ಹ್ಮ್‌. School ಯಿಂದ ಎಲ್ಲಾ ಹೇಗೆ ಯಾತ್ರೆಗೆ ಹೋಗುದಿಲ್ವೆ? ಅದೇ ಕರ್ಕೊಂಡ ಹೋಗ್ತಾರೆ school ಇಂದ ಅದು ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಡ ಹೋಗ್ದೆ ದೇವಸ್ಥಾನ ಮತ್ತೆ park ಅಲ್ಲಿ ಎಲ್ಲಾ ಕರ್ಕೊಂಡ ಹೋಗಿದಾರೆ ಸಣ್ ಮಕ್ಳ ಐದ್ನೇ class ಏಳ್ನೆ class

ಅದಕ್ಕಾಗಿ ಹ್ಮ್‌.

ಅದೇ ಅದಕ್ಕೆ ಹ್ಮ ಯಾವಾಗ free ಇರ್ತೀಯ ನೀನು? .

ಹ ಅವಾಗ ಹೋಗೋನಾ ಹಾಗಾದ್ರೆ ಎಲ್ಲರು ಒಟ್ಟಿಗೆ ಅಲ್ಲೆಲ್ಲಾ ಪ್ರಾಣಿಗಳೆಲ್ಲಾ ನೋಡಲಿಕ್ಕೆಲ್ಲಾ ಸಿಗುತ್ತಲ್ಲಾ ಹತ್ರಾನೆ?

ಹ ಹತ್ರಾ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ ಮಾತ್ರ ಒಂದು ಉಂಟು.

ಹಾ ಮುಟ್ಲಿಕ್ಕೆಲ್ಲ ಆಗುದಿಲ್ಲ.

ಮಕ್ಳಿಗ್ ಖುಷಿ .